ಕಾಯುತ್ತಿದ್ದಾರೆ ಪ್ರಯಾಣಿಕರು ಯಾರು ಕಾಣಿಸುತ್ತಿಲ್ಲ ಮತ್ತು ಸರಕಾರಿ ಮತ್ತು ಬಸ್ಸುಗಳು ನಿಂತಿದೆ.

ರುಚಿಯಲು ಸವಿಯುವ ಒಂ ಒಳ್ಳೆಯ ಜಾಗ ಇದು ಒಂದು ವಿಷಯ ಏನೆಂದರೆ ಎಲ್ಲೂ --

ಉಹ್ಹ್ ಬಳಿ ಮೀನುಗಾರರು ಮಾರಾಟ --

ಹಾಗು ನೋಡಲು ಸುಂದರವಾದ ಕ್ಷಣ ಕಾಣಿಸುತ್ತದೆ ಹಾಗು ಅಲ್ಲಿ ಇರುವ --

ಇದು ಒಂದು ಮೋರ್ ಅಂತ ಎಲ್ಲ ರೀತಿಯ ಕಿರಾಣಿ ಅಂಗಡಿ ಹಾಗು ದಿನ ನಿತ್ಯ ದಿನಚರಿಗೆ ಬೇಕಾಗುವ ಎಲ್ಲ ಸಾಮಗ್ರಿಗಳನ್ನು ಇಲ್ಲಿ --

ಇದು ಒಂದು ದೊಡ್ಡದಾದ ಕಟ್ಟಡವಿದೆ ಅಲ್ಲಿ ಹಲವು ಹಲವು ಬೇರೆ ಬೇರೆ ರೀತಿಯ ಅಂಗಡಿಗಳಿರುತ್ತದೆ.

ಹಾಗು ಅವರ ಕ್ರಿಶ್ಚಿಯ ನ್ರ ಪಾದ್ರಿಗಳು ಎಲ್ಲರೂ ಪ್ರಾರ್ಥಿಸಲು ಅಲ್ಲಿ ಬಂದಿದ್ದಾರೆ .

ಆಹ್ಹ್ ಹುಡುಗಿಯರಿಗೆ ಹೆಣ್ ಮಕ್ಕಳಿಗೆ ಒಂದು ದೇವಿಯ ರೂಪವನ್ನು ಧರಿಸಿದ್ದರೆ.

ಅವರಿಗೆ ಒಂದು ದೇವಿಯ ರೂಪದಲ್ಲಿ ಅವರಿಗೆ ಪೂಜಿಸುತ್ತಿದ್ದಾರೆ ಮತ್ತು ನದಿಯ ಒಳಗೆ ಪೂಜೆ ಮಾಡುವುದು ಕಾಣಿಸುತ್ತಿದೆ.

ಬಹಳ ಜನ ಕೆಲಸ ಮಾಡುವ ಜಾಗ ಅನಿಸುತ್ತದೆ.

ಏಕೆಂದರೆ ಇದರಲ್ಲಿ ಇದುಒಂದು ಕ್ಯಾಂಪಸ್ ನೋಡಿದರೇ ಬ್ರಹತ್ ಕಾರದ ಒಂದು ದೊಡ್ಡಕಂಪನಿ ಅನಿಸುತ್ತದೆ ನನಗೆ --

ಉಹ್ಹ್ ಏನೋ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡು ಆಗುವ ಜಾಗ ಅನ್ಸತದೆ.

ಉಮ್ಮ್ ಇದು ಭರತನಾಟ್ಯ ಶೈಲಿಯ ಉಮ್ ಶಾಲೆ ಅನಿಸುತಿದೆ‌.

ಶಿಲ್ಪಿಗಳು ಬಹಳ ಚೆನ್ನಾಗಿ ವಾಗಿ ಬಹಳ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೆತ್ತಿದ್ದಾರೆ.

ರೀತಿಯ ಹುಡುಗರು ಹುಡುಗಿಯರು ಕಾಣಿಸುಕೊಳ್ಳುತ್ತಿದ್ದರೆ ತಮ್ಮ ದೇಹವನ್ನು ದ್ರಢವಾಗಿಸಿಕೊಳ್ಳಲು ಇರುವ ಒಂದು ಒಳ್ಳೆಯಜಾಗ.

ಇದು ಒಂದು ನೀರಿನ ಈಜುಕೊಳವಾಗಿದೆ ಇಲ್ಲಿ ಆಹ್ಹ್ ಈಜುವ ಈಜಿಗೆ --

ನಿಲ್ದಾಣ ವೆವಿಂಗ್ ತರ ಕಾಣಿಸುತ್ತಿದೆ ಆದರೆ ಯಾಕೋ ಇದು ಖಾಲಿ ಖಾಲಿ ಆಗುತ್ತಿರುವ ಅನಿಸುತ್ತಿರುವ ನಿಲ್ದಾಣಾ ಅನಿಸುತ್ತಿದೆ.

ಅಲ್ಲಿ ಬೇರೆ ಬೇರೆ ವದ ಬಂಡೆಗಳು ಇರುತ್ತವೆ.

ಇದು ಹುಬ್ಬಳ್ಳಿ ಅಲ್ಲಿ ಇರುವ ಸೈನ್ಟ್ ಮೇರಿಸ್ ಸ್ಕೂಲ್ ಸ್ಕೂಲ್ ಕೂಡ ಅಯ್ತಿ ಹಾಗು ಕ್ರಯಿಸ್ತಾ ಧರ್ಮದವರಿಗೆ ಪ್ರಾರ್ಥನೆ ಮಾಡುವ --

ಆಹ್ಹ್ ಭಾಗದಲ್ಲಿರುವ ಒಂದು ಭಾಗ ಇದು ಇಲ್ಲಿ ರೈಸ್ ಮಾರ್ಕ್ ಕಾಣಿಸುತ್ತಿದೆ ಇದು